ಹಿಂದೆ ಒಂದ್ ದೊಡ್ಡ ಬಿಲ್ಡಿಂಗ್ ಕಾಣ್ತಿದೆ ಒಂದು ಅಜ್ಜಾ ಕೂತಿದಾರೆ ಮುಂದೆ ರೋಡು --

ಹಾಗು ಮೇಲೆ ಕೂಡ ಒಂದು ಬಿಲ್ಡಿಂಗ್ ನ ನಾವು ನೋಡತಾ ಇದೀವಿ ಸೀಲಿಂಗ್ ಲೈಟ್ಸ್ ಹಾಕಿದಾರೆ ಹೊರಗಡೆ ಆಫೀಸಿಗೆ ಹೋ ಚಂಡು ಹೂ ಹಾಕಿ--

ಸ್ವಿಚ್ಚು ಅಡಪ್ಟರ್ ಎಲ್ಲ ದೊರಕುತ್ತದೆ ಇಲ್ಲಿ ಒಂದು ಕೆಂಪು ಪುಟ್ಟಿಯನ್ನು ನೋಡಬಹುದು ಹಾಗೂ ತಕ್ಕಡಿ ಕೂಡ ಇಲ್ಲಿ ಇದೆ.

ಈ ಚಿತ್ರಣದಲ್ಲಿ ಒಂದು ಮಾದುವೆ ಸಮಾರಂಭ ನಡೆಯುತಿದ್ದು ತಾಳಿ ಕಟ್ಟುವ ಶುಭವೇಳೆಯನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗುತ್ತಿದೆ.

ಫೋಟೋವನ್ನು ತೆಗೆಸಿಕೊಂಡಿದ್ದಾನೆ ಈ ಬಸ್ಸು ನೀಲಿ ಮತ್ತು ಕಂದು ಬಣ್ಣದ್ದಾಗಿದ್ದು ರಸ್ತೆ ಮೇಲೆ--

ಸೈಡಿ ನಲ್ಲಿ ಗಿಡಮರಗಳು ಬೆಳೆದಿದೆ ಹಾಗೂ ಒಂದು ದೊಡ್ಡ ನೀರಿನ ಟ್ಯಾಂಕ ರನ್ನು ನಾವು ಇಲ್ಲಿ ನೋಡಬಹುದು ಈ ಚಿತ್ರಣವು ತುಂಬಾ ಸುಂದರವಾಗಿದೆ ಸ್ವಲ್ಪ ಕ್ಲಿನ್ಲಿನೆಸ್ಸ ಮೇನ್ಟೇನ್ ಮಾಡ ಕಿತ್ತು ಅನ್ಸುತ್ತೆ.

ಈ ಚಿತ್ರಣದಲ್ಲಿ ನಾವು ಹೂವಿನ ಮಾರ್ಕೆಟನ್ನು ನೋಡಲಾಗಿ ಇಲ್ಲಿ ಹಲವಾರು ಬಗ್ಗೆಯ ಹೂವುಗಳನ್ನು ವ್ಯಾಪಾರಿಗಳು ಮಾರುತ್ತಿದ್ದಾರೆ ಹಾಗೂ ಹಲವಾರು ಜನರು ಇದನ್ನು ಕೊಂಡುಕೊಳ್ಳಲು ಬಂದಿದ್ದಾರೆ.